ಬೆಟ್ಟ ಮತ್ತು ಪ್ರಕ್ ರ್ತಿಯ ಸಂಪುಟವು ನಮಗೆ ಅದ್ಬುತ ಸೌಂದರ್ಯ ಮತ್ತು ನೆನಪುಗಳನ್ನು ಉಳಿಸುತ್ತದೆ --

ನಗರ ಹಾಗು ಅರಣ್ಯ ಪ್ರದೇಶಗಳನ್ನು ಜೋಡಿಸಿ ಬಹು ಮುಖ್ಯ ರಸ್ತೆಗಳ ಕೇಂದ್ರ ಸ್ಥಾನವಾಗಿದೆ.

ಬ್ಯಾಂಕ್ ಒಂದು ಅತ್ಯಂತ ಮುಖ್ಯವಾದ ಸಂಸ್ಥೆ ಒಂದಾಗಿದೆ .

ವೈಟ್ ವಾಟರ್ ಆಫ್ಟಿಂಗ್ ಒಂದು ಹೊಸ ಸಾಹಸ ಕ್ರೀಡೆಯಾಗಿದೆ .

ಅನೇಕ ಅಹ್ ಶಾಲಾ ಕಾಲೇಜುಗಳು ಗೂಡುದೀಪ ಸ್ಪರ್ಧೆಯನ್ನು ಇಡುತ್ತಾರೆ --